ಇದು ಮೊಬೈಲಿನ ಅಂಗಡಿ ಇಲ್ಲಿ ಎಲ್ಲ ತರಹದ ಮೊಬೈಲ್ ಸಿಗುತ್ತದೆ ಇದರಿಂದ ನಾವು --

ಈ ಸಮಯದಲ್ಲಿ ಆಡುವ ಆಟ ಇದನ್ನ ರೊಕ್ಕ ಕೊಟ್ಟ ಆಡಬೇಕು ಇಲ್ಲಿ ತುಂಬಾ ಮಜಾ ಬರುತ್ತೆ ಆಡುವುದು ಇಲ್ಲಿ ಇಲ್ಲಿ ಆಡಬೇಕು ತಿರಗಬೇಕು ತಿರುಗುತ್ತೆ ನಮ್ಮ ಸೇಫ್ ಗಾಡಿ ಆಮೇಲೆ ನಮಗೆ ಏನನ್ನಾದ್ರೂ ನೋಡಕೊಕ್ಕೆ ಇರುತ್ತಾರೆ --

ಇಲ್ಲಿ ಸ್ನೆಹಿತ್ರು ಕೂಡ ಫ್ಯಾಮಿಲಿ ಕೂಡ ಹೋಗಬಹುದು ಅಲ್ಲಿ ಕೂಡ ಹೋಗಬಹುದು ಬಸ್ ಅಲ್ಲಿ ಕೂಡ ಹೋಗಬಹುದು .

ತರ ತರದ ಗುಡಿಗಳೆ ಮತ್ತೊಂದು ಊರಿನಲ್ಲಿ ರಾಯಚೂರಿನಲ್ಲಿ ಉಪಸಿಸ್ತವಾಗಿದೆ.

ಎಲ್ಲ ಪರಿಸರ ಪರಿಸರ ಇದೆ ಗ್ರೀನರಿ ಗ್ರೀನರಿ ಅಂತಾರೆ ಇಂಗ್ಲಿಷ್ ನಲ್ಲಿ .